ಇದೊಂದು ಆಫೀಸ್ ರೂಮ್ ಆಫೀಸ್ ರೂಮ್ ಒಳಗ ಒಂದು ಲ್ಯಾಪ್ಟಾಪ್ ಐತಿ ಒಂದು ಟೇಬಲ್ ಐತಿ.

ರೂಮಿಂದ್ ಕಲರ್ ನೀಲಿ ಕಲರ್ ಒಂದ್ ನೀಲಿ ಕಲರ್ ಒಂದ್ಕಡೆಗೆ ಹಾ ಹಾಲ್ ಕಲರ್ ಐತಿ ಮತ್ತ ಡೋರ್ ಕಲರ್ ಚಾಕಲೇಟ್ ಕಲರ್ ಐತಿ.

ಆಕ್ಳುದ್ ಕಲರ ಕರಿ ಮತ್ತೆ ಬಿಳಿ ಐತಿ ಮತ್ತದಕ್ಕಾ ಒಂದು ಹಗ್ಗ ಕಟ್ಯರ ಹಗ್ಗದ್ ಕಲರ್ ಹಸರ್ ಕಲರ್ ಐತಿ ಮತ್ತಾ ಮನನಿ ಒಳಗ ಒಂದ್ ಕಿಡಿಕಿ ಐತಿ ಮತ್ತ --

ಮತ್ತ ಆಹ್ಹ್ ಕಾಲೇಜಿನ ಮ್ಯಾಲ ಒಂದ್ ಗಡಿಯಾರ ಗಡಿಯಾರ ಐತಿ ಮತ್ತ ಪ್ಲಸ್ --

ಮತ್ತ ಮತ್ತ ಅದ್ರ ಹೋಟೆಲ್ ಪಕ್ಕನ ಒಂದ್ ಎರಡ್ ಮೂರ್ ಮೂರ್ ತೆಂಗಿನ ಗಿಡ ಆದವು.

ಮತ್ತ ಡಕ್ ಐತಿ ಬಾಜು ಆಚೆ ಈಚೆಗ ಕಿಟಕಿಗಳು ಅದಾವ.

ಇದು ಒಂದು ಮನೆ ಮನೆ ದೊಡ್ಡದಾಗಿದೆ ಈ ಮನೆಯ ಮುಂದೆ.

ಚೈರ್ಸ್ ಅದಾವ ಒಂದ್ ಎರಡ್ ಮೂರ್ ನಾಲ್ಕ್ ಐದ್ ಆರ್ ಏಳ್ ಏಳು ಚೈರ್ಸ್ ಅದಾವ ಮತ್ತು ಗ್ಲಾಸ್ ಟೇಬಲ್ ಮೇಲೆ ಗ್ಲಾಸ್ ಅದಾವ ಮತ್ತೆ ಗೋಡೆಗೆ ಪ್ಲೇಟ್ ಅಂಟಿಸ್ಯರ--

ಇದು ಒಂದು ಪುರುಷರ ಜಿಮ್ ಈ ಜಿಮ್ ಒಳಗೆ ಒಂದು ನಾಕೈದು ಜಿಮ್ನ ವಸ್ತುಗಳು ಇದ್ದವ ಆಮೇಲೆ ಇಲ್ಲಿ ನೀರಿಂದ --

ಇಲ್ಲಿ ಒಂದು ದೊಡ್ಡ ಅರಬಿ ಅಂಗಡಿ ಐತಿ ಆಹ್ಹ್ ಅರಬಿ ಅಂಗಡಿ ಒಳಗೆ ಕಾಪಾಟ್ ಐಟಿ ಕಾಪಾಟ್ ಒಳಗ ಅರಬಿ ಇಟ್ಟರ ಮೇಲೆ ತೂಗ್ ಬಿಟ್ಟರ ಒಂದಿಷ್ಟು ಒಂದ್ ಎರಡ್ ಮೂರ್ ನಾಲ್ಕ್ ಐದ್ ಆರ್--

ಆರ್ ಆರ್ ತೂಗ್ ಬಿಟ್ಟರ ಅದ್ರ ಕಲರ್ ಒಂದ್ ಪಿಂಕ್ ಐತಿ ಒಂದ್ ಹಳದಿ ಐತಿ ಒಂದ್ ನೀಲಿ ಐತಿ ಒಂದ್ ಕರಿ ಐತಿ ಒಂದ್ ಕೆಂಪ್ ಐತಿ.

ಇದು ಒಂದು ದೊಡ್ಡ ಚರ್ಚ್ ಆಗಿದೆ ಈ ಚರ್ಚ್ ಸುತ್ತಲೂನು ಕಿಟಕಿಗಳು ಇದೇ ಮಾತು ಆಮೇಲೆ ಅದ್ರ ಮೇಲೆ ಕಾಮನ್ ಐತೆ.

ಮೇಲ್ಗಡೆ ರೌಂಡ್ ಶೇಪ್ ಆಗಿರುವಂತಹ ಕಾಮನ್ ಇದೆ ಚರ್ಚ್ ಬಾಜು ಒಂದ್ ಮನಿ ಐತಿ ಆಹ್ಹ್ ಮನಿ ಮುಂದ ಪಾಟ್ ಆದವು ಪಾಟ್ಗ ಳ ಒಳಗಡೆ --

ಇದು ಒಂದು ಚರ್ಚ್ ಚರ್ಚ್ ಮುಂದೆ ನಾಲ್ಕ ಅ ಐದ್ ಮಂದಿ ಹೆಣ್ಣು ಮಕ್ಕಳು ಇದ್ದಾರೆ ಒಬ್ಬೇಕಿ ಬಿಳಿ ಸಿರಿ ಉಟ್ಟಳು ಇದ್ಧರೆಲ್ಲಾರು ಚಾಕ್ಲೇಟ್ ಕಲರ್ ಸಿರಿ ಉ --

ಇದು ಒಂದು ದೊಡ್ಡ ಮಾರ್ಕೆಟ್ ಆಗೈತಿ ಈ ಮಾರ್ಕೆಟ್ ಅಲ್ಲಿ ಬಹಳ ತರಹದ ಅಂಗಡಿಗಳು ಆದವು ಆಮೇಲೆ ರೋಡ್ ಮೇಲೆ --

ಮಲ್ಲಿಗಿ ಹೂವು ಆದವು ಆಮೇಲೆ ಬಿಳಿ ಹೂವು ಆದವು ಕೆಂಪು ಹೂವು ಆದವು ಆಮೇಲೆ ಇಲ್ಲೇ ಮಾಲೆ ಜೊತೆ--

ಮತ್ತ ಗಿಡ ಅದಾವ ಹಸಿರ ಗಿಡದ ಮುಂದ ಮತ್ತೊಂದ ಬೋರ್ಡ್ ಹಾಕ್ಯಾರ. ಆಮೇಲೆ ಹಾಸ್ಪಿಟಲ್ ಮುಂದ ಒಂದು ನಾಲ್ಕೈದು ಬೈಕ್ ಅದಾವ. ಒಂದು ಸ್ಕೂಟಿ ಐತಿ ಆಮೇಲೆ ಅದರ ಮೇಲೆ--

ಇಲ್ಲೊಂದು ದೊಡ್ಡ್ ಗುಡಿ ಐತಿ ಗುಡಿ ಮುಂದೆ ಎರಡು ಅಂಗಡಿ ಆದವು ಅಂಗಡಿ ಅದು ಒಂದು ಬಾಳೆಹಣ್ಣಿನ ಅಂಗಡಿ ಐತಿ ಒಂದು --

ಇದು ಒಂದು ಆಫೀಸ್ ಆಫೀಸ್ ಗೆ ಪೂರ್ತಿ ಅಲಂಕಾರ ಮಾಡ್ಯಾರ ಅಲ್ಲಿ ಮತ್ತ ಎರಡ್ ಮೂರ್ ಚೇರ್ ಅದಾವ ಆಮೇಲ್ ಅದಕ್ಕ ಬಲೂನ್ಸ್ ಹಾಕ್ಯಾರ ಬಲೂನ್ಸ್ ಒಂದಿ --